ಮತ್ತೆ ಚಶ್ಮಾವನ್ನು ತೆಗೆದುಕೊಂಡು ಫೋಟೋವನ್ನು ತೆಗೆಸಿಕೊಂಡಿದ್ದಾನೆ.

ರೆಡ್ ಆಗಿರ್ಬೋದು ವೈಟ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಬ್ಲಾಕ್ ಆಗಿರ್ಬೋದು--

ಹಲವಾರು ರೀತಿಯ ಶರ್ಟ್ ಗಳನ್ನು ನೋಡಬಹುದು.

ಲೇಡಿಸ್ಗಳನ್ನು ನೋಡಬಹುದು ಅವರು ಒಂದು ಆದ ಸಂತೋಷದ ವಿಚಾರವನ್ನು--

ಹೇರ್ ಕಟಿಂಗ್ನ ವಸ್ತುಗಳನ್ನು ಕಾಣಬಹುದು ಮತ್ತು ಒಬ್ಬ ವ್ಯಕ್ತಿ ಹೇರ್ ಕಟಿಂಗ್ ಮಾಡಿಸಿಕೊಳ್ಳಲು ಬಂದಿರುವನು.

ಷಡ್ ಹೊಡೆಯುವುದಾಗಿರಬಹುದು ಅಥವಾ ಪೆಂಡಲ್ ಕಟ್ಟುವುದಾಗಿರಬಹುದು ತುಂಬ--

ಇದು ಒಂದು ಸಿಟಿ ಯಾಗಿದ್ದು ತುಂಬಾ ಬಿಲ್ಡಿಂಗ್ ಗಳು ಇಲ್ಲಿ --

ಪಿರಿಟಿ ಟೈಮ್ ನೋಡುವುದು ಮತ್ತು ಅವನ ಹೆಗಲ ಮೆಲೆ ಒಂದು ಗನ್ ನನ್ನು ಕಾಣಬಹುದು.

ಪಕ್ಷಿಗಳಿಗೆ ಕುಡಿಯಲು ನೀರು ಯೋಗ್ಯವಾಗಿದ್ದರಿಂದ ಇದನ್ನು--

ಇದಕ್ಕೆ ರಾಡ್ ಗಳು ಸಿಮೆಂಟ್ ಗಳು ಕಾಂಕರಗಳು ಮಷೀನ್ ಗಳನ್ನು ನೋಡಬಹುದು.

ಟಿ ಶರ್ಟ್ ಗಳನ್ನ ಹಾಕಿಕೊಂಡಿದ್ದಾರೆ ಮತ್ತು--

ಇದು ಒಂದು ಗಾರ್ಡನ್ ಆಗಿದ್ದು ಗಾರ್ಡನ್ ಮಧ್ಯೆ ಒಂದು--

ತುಂಬ ರೀತಿಯ ಸಿಹಿಯಾದ ಐಟಂ ಗಳು--

ಯಾವುದೋ ಒಂದು ಹೋಟೆಲ್ ಇರಬಹುದು ಎಂದು ಅನಿಸುತ್ತಾ ಇದೆ.

ಎರಡು ಚೇರ್ ಖಾಲಿ ಇರುವುದು ಒಬ್ಬರು ಆಂಕರಿಂಗ್ ಮಾಡುವ ವ್ಯಕ್ತಿಯನ್ನು ಕಾಣಬಹುದು ಇದರಲ್ಲಿ.

ಇಲ್ಲಿ ಶಾಲೆಯ ವಾಹನಗಳನ್ನು ಕಾಣಬಹುದು ಮತ್ತು ಪಿ_ಈ ಮಾಸ್ಟರ್ ಅನ್ನು ನೋಡಬಹುದು.

ಹೀರೋ ಸ್ಪೆಂಡೆರ್ ಗಾಡಿಯ ಒಂದು ಸೊರೂಮ್ ಆಗಿದ್ದು--

ಇದು ಒಂದು ಶೋ ರೂಮ್ ಆಗಿದ್ದು ಇದರಲ್ಲಿ ಪರ್ಚೇಸ್ ಮಾಡುವ ವ್ಯಕ್ತಿಗಳು ಬಂದು ಪರ್ಚೇಸ್ ಮಾಡುತ್ತಾರೆ.